ಪ್ರಸ್ತುತದಲ್ಲಿ ನಾನು ಇನ್ಕ್ಲೂಡ್ ಮಾಡಿದ ಎರಡು ಸಾಮಾನ್ಯ ಎರ್ರರ್ಗಳ ಕಡೆ ನೋಡುತ್ತಿನಿ
ಮತ್ತು ನಾವು ಹಾರ್ಡ್ ಒನ್ ನಿಂದು ಶುರು ಮಾಡೋಣ
ಇದು ಪಿಎಚ್ಪಿ ಹೆಡ್ಡರ್ ಮತ್ತು ನಾವು ಲೊಕೇಷನ್ ಗೆ ಹೋಗಲು ಹೆಡ್ಡರ್ ಕಾರ್ಯವನ್ನು ಬಳಸುತ್ತಿದ್ದಿವಿ
ಮತ್ತು ಇಲ್ಲಿ ನನ್ನ ಬಳಿ ಕೆಲವು ಎಚ್ಟಿಎಂಎಲ್ ಕೊಡ್ ಗಳಿವೆ
ಇದು ಹೆಡ್ಡರ್ ಟ್ಯಾಗ್ ನಾನು ವೆಲ್ಕಮ್
ಹೇಳುತ್ತಿದ್ದಿನಿ
ಮತ್ತೆ ನಮ್ಮ ಗೊಟು ವೆರಿಯಬಲ್ ಈಗ ಗೂಗಲ್ ಡಾಟ್ ಕಾಮ್
ಪ್ರಸ್ತುತ ಇರುವ ಆಗೆ ಗೊಟು ಇದ್ದರೆ ನಾವು ಪುಟವನ್ನು ಯುಆರ್ಎಲ್ ಗೂಗಲ್ ಡಾಟ್ ಕಾಮ್ ಗೆ ಕಳುಹಿಸುತ್ತಿವಿ
ಈಗ ಇದು ಎರ್ರರ್ ಆಗಿ ಬರುವುದು
ಮತ್ತೆ ಆ ಎರ್ರರ್ ಬಂದು ಒಹ್
ಮ್ಸರಿ ಅದಕ್ಕೆ ಒ ಬಿ ಸ್ಟಾರ್ಟ್ ಇದರಿಂದ ಹೊರಬರೋಣ
ಇದು ಇಲ್ಲಿ ಇರಬಾರದು
ಆ ಕೊಡ್ ಇರುವುದು ಎರ್ರರ್ ಅನ್ನು ಸರಿಪಡಿಸಲು
ಕ್ಷಮಿಸಿ ಈಗ ನಾವು ಪಿಎಚ್ಪಿ ಹೆಡ್ಡರ್ ಗೆ ಹೋಗುತ್ತಿವಿ ಮತ್ತು ನಮಗೆ ವೆಲ್ಕಮ್
ಸಿಗುತ್ತದೆ ನಮ್ಮ ಎಚ್ಟಿಎಂಎಲ್ ಕೊಡ್
ನಂತರ ಒಂದು ಎಚ್ಚರಿಕೆ ಅಂದರೆ ನಮ್ಮ ಹೆಡ್ಡರ್ಸ್ ಅನ್ನು ಈಗಾಗಲೆ ಕಳುಹಿಸಲಾಗಿದೆ
ಅಂದಹಾಗೆ ಇದು ಲೈನ್ ನಂಬರ್
೧೨೩ ಇತರ ಯಾಕೆಂದರೆ ಇದು ನಿಮಗೆ ಪಿಎಚ್ಪಿಹೆಡ್ಡರ್ ಡಾಟ್ ಪಿಎಚ್ಪಿ ಕಾಲನ್ ೩ ಎಂದು ಎರ್ರರ್ ಕೊಟ್ಟಾಗ ಎರ್ರರ್ ೩ನೇ ಲೈನ್ ನಲ್ಲಿ ಆಗಿದೆ ಎಂದು ಗೊತ್ತಾಗುತ್ತದೆ
ಅಂದರೆ ಎರ್ರರ್ ಇರುವುದು ೩ನೇ ಲೈನ್ ನಲ್ಲಿ ಸರಿ
ಮತ್ತು ಈ ಎರ್ರರ್ ಅನ್ನು ತೋರಿಸಿದು ೯ನೇ ಲೈನ್ ನೀವು ಅಲ್ಲಿಗೆ ಹೋದರೆ ಅದು ನಮ್ಮ ಹೆಡ್ಡರ್ ಫಂಕ್ಷನ್ ಅಂದರೆ ಇದು ಆಗುತ್ತಿರುವುದಕ್ಕೆ ಕಾರಣ ಎಂದರೆ ನಾವು ಈಗಾಗಲೆ ಕಳುಹಿಸುತ್ತಿರುವ ನಮ್ಮ ಎಚ್ಟಿಎಮ್ಎಲ್ ಕೊಡ್ಗಳು
ಇದರಿಂದ ನಾನು ಕಮೆಂಟ್ ಮಾಡಿ ಹೊರ ಬರಬಹುದೆಂದರೆ ಮತ್ತು ಅದನ್ನು ರಿಫ್ರೆಶ್ ಮಾಡಬೇಕಾದರೆ ಆಗ ನಾವು ಗೂಗಲ್ ಗೆ ಹೋಗುತ್ತೆವೆ
ಆದರೆ ನಮ್ಮ ಉದ್ದೇಶ ಏನಂದರೆ ಈ ವೆಲ್ಕಮ್ ಹೆಡ್ಡರ್ ಅನ್ನು ಇಲ್ಲಿ ತರಳು
ಮತ್ತು ನೀವು ಲೊಕೇಷನ್ ಗೆ ಹೋಗಿ ಮತ್ತು ಇದರ ಇತರ ವೈಶಿಷ್ಟ್ಯ ಕಾರ್ಯಗಳಿಗೆ ಹೋಗಿ ಎಚ್ಟಿಎಮ್ಎಲ್ ಅನ್ನು ಹೆಡ್ಡರ್ ಫಂಕ್ಷನ್ ಮುಂದೆ ಹಾಕಲು ಆಗುವುದಿಲ್ಲ
ನೀವು ಆಗೆ ಮಾಡಲು ಬಾರದು
ಅದಕ್ಕೆ ನೀವು ನಿಮಿಷದ ಕೆಳಗೆ ನೋಡಿದ ಆಗೆ ಅದು ಅಬ್ ಅಂಡರ್ಸ್ಕೊರ್ ಸ್ಟಾರ್ಟ್ ಇದು ಏನು ಮಾಡುವುದೆಂದರೆ ಇದು ನಿಮ ತೊಂದರೆಯನ್ನು ಸರಿಪಡಿಸುತ್ತದೆ
ನನ್ನ ಹೆಡ್ಡರ್ ಗಿಂತ ಮುಂಚೆ ಎಕ್ಕೊ ಆಗಿರುವ ನನ್ನ ಎಚ್ಟಿಎಂಎಲ್ ಕೊಡ್ ನನ್ನ ಬಳಿ ಇದರು ಸಹ ನಾನು ಪಿಎಚ್ಪಿಹೆಡ್ಡರ್ ಗೆ ಬರಬಹುದು ಮತ್ತು ಅದು ಕೆಲಸಮಾಡುವುದು
ಆದ್ದರಿಂದ ಇದು ಇಲ್ಲದಿದ್ದರೆ ನಮಗೆ ಎರ್ರರ್ ಪಾಸ್ ರುತ್ತದೆ ಮತ್ತು ಇದು ಇದ್ದರೆ ನಮ್ಮ ಹೆಡ್ಡರ್ಸ್ ಚೆನ್ನಾಗಿ ಕೆಲಸ ಮಾಡುತ್ತದೆ ಸರಿನಾ
ಅದು ಮೇಲಿರುವ ಹೆಡ್ಡರ್ ಗಿಂತ ಮುಂಜೆ ಯಾವುದೆ ಎಚ್ಟಿಎಮ್ಎಲ್ ನ ಹುಟ್ಟುವಳಿಯು ಇರಬಾರದೆಂಬ ಇನಿಷಿಯಲ್ ರೂಲ್ ಇದ್ದರು ಸಹ
ಇಲ್ಲಿ ಹೆಡರ್ ಇಲ್ಲದೆ ಯಾವ ಎಚ್ಟಿಎಂಎಲ್ ಔಟ್ಪುಟ್ ಇರಬಾರದು ಎನ್ನುವ ನಿಯಮ ಮುಂದಿನಿನ್ದಲು ಇದ್ದೆ ಇದೆ
ಅದು ಈಗಾಗಲೆ ನಿಮಗೆ ಚೆನ್ನಾಗಿ ತಿಳಿದಿರಬೇಕು
ಈಗ ಕೊನೆಯದು ತುಂಬಾನೆ ಸುಲಭ
ನಾನು ವಿವರಿಸುವುದೆ ಬೇಕಿಲ್ಲ ಅದರು ಸರಿ
ಇದು ಐಡಾಂಟೆಕ್ಸಿಸ್ಟ್ ಡಾಟ್ ಪಿಎಚ್ಪಿ
ಎಂದು ಹೆಸರಿರುವ ಇನ್ಕ್ಲೂಡ್ a ಫೈಲ್ ವಿಚ್ ಡೋಸೆಂಟ್ ಎವೆನ್ ಎಕ್ಸಿಸ್ಟ್ ಈಗ ಒಮ್ಮೆ ನೋಡೊಣ
ಮ್ಮ್ಎಲ್ಲಿದೆ ಅದು
ಮಿಸಿಂಗ್ ಡಾಟ್ ಪಿಎಚ್ಪಿ
ಒಹ್ನೊ
ಒಪನ್ ಡಾಟ್ ಪಿಎಚ್ಪಿ ಅಲ್ಲ
ಈಗ ಐಡೊಂಟ್ಎಗ್ಸಿಸ್ಟ್ ಡಾಟ್ ಪಿಎಚ್ಪಿ ಒಪನ್ ಆಗುವುದಿಲ್ಲ ಈ ಹೆಸರಿನಲ್ಲಿ ಅಲ್ಲಿ ಯಾವುದೆ ಫೈಲ್ ಅಥವಾ ಡೈರಕ್ಟರಿ ಇಲ್ಲ
೩ನೆ ಲೈನಲ್ಲಿ ನಮ್ಮ ಫೈಲ್ ನೇಮ್ ಮತ್ತು ಡೈರಕ್ಟರಿ
ಅದಕ್ಕೆ ಈಗ ೩ನೇ ಲೈನ್ಗೆ ಬರೋಣ
ಮತ್ತು ಈ ಫೈಲ್ ನಲ್ಲಿ ಸಿಗ್ನಿಫಿಕೆಂಟ್ ಕೋಡ್ ಇರುವ ಒಂದೆ ಲೈನ್ ಅದು
ಇಲ್ಲಿ ಇನ್ನೊಂದು ಎಚ್ಚರಿಕೆ ಇದೆ ಈ ಎಲ್ಲಾದರಲ್ಲು ಐಡೊಂಟ್ಎಗ್ಸಿಸ್ಟ್ ಡಾಟ್ ಪಿಎಚ್ಪಿ ತೆರೆಯಲು ಫೈಲ್ ಆಗಿದೆ
ಸೋ ನಮಗೆ ೨ ಎರರ್ಸ್ ರುತ್ತ್ದೆ
ಇನ್ಕ್ಲೂಡ್ ಎ ಹೆಡ್ಡರ್ ಫೈಲ್ ಎಂದು ಪುಟದಲ್ಲಿ ಇದ್ದಾಗ ಇದು ತುಂಬ ಮೆಸ್ಸಿಯಾಗಿ ಕಾಣುವುದು
ಅಲ್ಲದೆ ಆಗ ಇದು ಚೆನ್ನಾಗಿ ಕಾಣಿಸುವುದಿಲ್ಲ
ನನ್ನ ಅರ್ಥ ನೀವು ವೆಬ್ ಸೈಟ್ಗೆ ಮುಂಚೆನೂ ಬಂದಿದ್ದರೆ ಇದನ್ನು ಮೇಲೆ ನೋಡಿರುತ್ತಿರ
ನೀವು ಆಕರ್ಷಿಕವಾಗಿರಬೇಕು
ಆಗ ನೀವು ಅಟ್ ಚಿಹ್ನೆಯನ್ನು ಮುಂದೆ ಹಾಕಿ ರಿಫ್ರೆಶ್ ಮಾಡಿ
ಅದು ಇನ್ನೂ ಮುಂದೆ ಯಾವುದೆ ಎರ್ರರ್ ಅನ್ನು ತೋರಿಸುವುದಿಲ್ಲ
ಆದರೆ ಫೈಲ್ ಇಲ್ಲದಿರುವ ಸತ್ಯವನ್ನು ಇದರಿಂದ ಮರೆಸಲಾಗುವುದಿಲ್ಲ
ಆದ್ದರಿಂದ ಅಸ್ತಿತ್ವ್ದಲ್ಲಿರದ ಫೈಲ್ ನ ಕಂಟೆಂಟ್ ರುವುದಿಲ್ಲ
ಆದರೆ ಇದನ್ನು ನೋಡಿದರೆ ಜವಾಗಲು ಇದು ಸ್ವತಃ ವಿವರಣೆ ನೀಡುವುದು
ನಾನು ಈಗ ನಿಮಗೆ ಹೇಳಬೇಕೆಂದುಕೊಂಡೆ ಆಗಾದರೆ ಪಿಎಚ್ಪಿ ಪ್ರೊಗ್ರಾಮಿಂಗ್ ಮಾಡುವಾಗ ಬರುವನ್ತಹ ಎರ್ರರ್ಸ್ ಗಳ ಸಣ್ ಪಟ್ಟಿಯೇ ಇದೆ ಅಲ್ ನಿಮಗೆ ಬೇರೆ ಎರ್ರರ್ಸ್ ಬಂದರೆ ದೊರೆಯುತ್ತಿದ್ದರೆ ಆದ ದಯವಿಟ್ಟು ನನಗೆ ಮೆಸೆಜ್ ಮಾಡಿ ಮತ್ತು ನಾನು ಸಂತೋಷದಿಂದ ಸಹಾಯಮಾಡುವೆನು
ನೂತನ ಅಪ್ ಡೇಟ್ಸ್ ಗಾಗಿ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ
ವಿಕ್ಷೀಸಿದಕ್ಕೆ ಧನ್ಯವಾದಗಳು
ಸ್ಪೋಕನ್ ಟುಟೊರಿಯಲ್ ಪ್ರಾಜೆಕ್ಟ್ ಗಾಗಿ ಡಬ್ಬಿಂಗ್ ಮಾಡುತ್ತಿರುವುದು ಕಾವ್ಯ